ತುಂಬಾ ವಿಶಾಲವಾದ ಎಲ್ಲಾ ಚೇರ್ ಗಳನ್ನೆಲ್ಲಾ ಇಟ್ಟಿಇಲ್ಲಿ ಒಂದು ಪಾಪು ಕೂಡ ಇಡಕೊಂಡಿದ್ದಾರೆ ಒಬ್ಬರು ಎಲ್ಲರು ನಿಂತಿದ್ದಾರೆ.

ದೊಡ್ದು ಮನೆ ದೊಡ್ಡ ಫಕ್ಷನ್ ಇಗೆಲ್ಲ ತೊಗೊಂಡು ಹೋಗೋಷ್ಟು ತರಕಾರಿ ಎಲ್ಲಾ ಇದಾವೆ. ಬಾಳೆ ಗೊನೆ ಕೂಡಾ ಇದೆ. ಚೀಲದಲ್ಲಿ ಯಲ್ಲಾ ಪ್ಯಾಕ್ ಅನ್ನು ಮಾಡಿದ್ದಾರೆ. ಸ ತುಂಬಾ ಫ್ರೆಶ್ ಆಗಿರು ತರಕಾರಿಗಳಾಗಿ ಕಾಣಿಸುತ್ತಿದೆ.

ಸಣ್ಣ ಸಣ್ಣ ಲೈಟ್ ಬಲ್ಬ್ ಗಳು ಎಲ್ಲ ಇಲ್ಲಿ ಇದವೆ ಆಕಡೆ ಒಬ್ಬರು ನಿಂತುಕೊಂಡು ಫೋಟೋ ವನ್ನು ತೆಗೆತಿದರೆ ಅದು ಮಿರ ಮಿರರ ಮಿರರ್ನ ಲ್ಲಿ ಕಾಣಸ್ತಿದೆ ಇಲ್ಲಿ ಎಲ್ಲ ರೀತಿಯ --

ಇಲ್ಲಿ ಯಾವುದೆ ರೀತಿ ಜನಗಳು ಕಾಣಂಗಿಲ್ಲ ಆದರೆ ಆಟ ಆಡೊಕ್ಕೆ ಮಕ್ಕಳು ಇಷ್ಟ ಪಟ್ಟು ಆಟ ಆಡಲು ತುಂಬಾ ರೀತಿಯ ಐಟೆಮ್ಗ ಳು ಎಲ್ಲ ಇಲ್ಲಿ ಇದವೆ.

ಮತ್ತು ಗಿಡ ಮರಗಳೆಲ್ಲ ಬೆಳಕೋಂಡಿದಾವೆ ನೋಡೊಕ್ಕೆ ಕೂಡ ಚನ್ನಾಗಿದೆ ಉ ಮಣ್ಣಿನಿಂದ ಕೂಡಿದ ಒಂದು ವಾತವಾರಣವಾಗಿದೆ.

ಇದು ಒಂದು ಕನೆರ ಬ್ಯಾಂಕ್ ಆಗಿದೆ ಮತ್ತು ಎ_ಟಿ_ಎಮ್ ಕೂಡ ಇದೆ ಇದು ಇರೋದರಿಂದ ತುಂಬಾ ಉಪಯೋಗ ಕೂಡ ಆಗುತ್ತದೆ ಮತ್ತೆ ಮೆಡಿಕಲ್ ಕೂಡ ಇದೆ ಇಲ್ಲಿ ಗಿಡಗಳೆಲ್ಲ ಬೆಳೆಕೊಂಡಿದೆ.

ಇವರು ಒಬ್ಬರು ಅಜ್ಜಿ ಕಾಲಿಗೆ ಸ್ಲಿಪ್ಪರ್ ಹಾಕಿಲ್ಲ ಇಬ್ಬೊಬ್ಬರು ಕಾಲಿಗೆ ಸ್ಲಿಪ್ಪರ್ ಹಾಕಿದರೆ ಒಬ್ಬರು ಕಾಲುಮೆಲ ಕಾಲು ಹಾಕ್ಕೊಂಡು ಕೂತಿದರೆ.

ಮತ್ತೆ ಇಲ್ಲೊಂದು ಸನ್ನದಾದಂತ ಲೈಟ್ ಕಂಬಗಳು ಕೂಡ ಕಾಣುಸ್ತಯಿದೆ ನೋಡೋಕ್ಕು ಕೂಡ ತುಂಬಾ ಚನ್ನಾಗಿದೆ.

ಉ ನೋಡೊಕ್ಕೆ ಚನ್ನಾಗಿದೆ ಇಲ್ಲಿಗೆ ಹೂವಿನ ಹಾರ ಎಲ್ಲ ಹಾಕಿದರೆ ಉ ತುಂಬಾ ಕ್ಲೀನ್ನೆಸ್ ಕೂಡಿರುವ ಒಂದು ಎ_ಟಿ_ಎಮ್ ಇದಾಗಿದೆ.